ಇಲ್ಲಿ ಕೋಟೆ ಬೀದಿಯನ್ನು ಕಾಣಬಹುದಾಗಿದೆ ಇಲ್ಲಿ ಇದು ಬೂದು ಬಣ್ಣದ್ದಾಗಿದ್ದು ಇದು ಕಲ್ಲಿನಿಂದ ಕಟ್ಟಲಾಗಿದೆ ಮೇಲ್ಭಾಗದಲ್ಲಿ ಕಬ್ಬಿಣ ಮತ್ತು ಜಾಲ್ರಿಗಳಿಂದ ಚತ್ತನ್ನು ಹಾಕಲಾಗಿದೆ.

ವಿಶಾಲವಾದ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಪಾಚಿ ಕಟ್ಟಿರುವ ಕೊಳವೊಂದು ಇದೆ ನೀರೆಲ್ಲಾ ಹಸಿ ಹಸಿರಾಗಿದೆ .

ಬೆಟ್ಟ ಗುಡ್ಡ ಕಾಣಿಸುತ್ತಿದೆ ಒಂದು ರಸ್ತೆ ಇದೆ ರಸ್ತೆಯ ಅಕ್ಕ ಪಕ್ಕ ಹಸಿರಾದ ಗಿಡ ಮರಗಳಿವೆ.